ಇದು ಒಂದು ವಾಲಿಬಾಲ್ ಕೋರ್ಟ್ ಆಗಿದ್ದು ವಾಲಿಬಾಲ್ ಈ ಕೋರ್ಟ್ ಅಲ್ಲಿ ನೆಟ್ಟ { ನ್ನು ಕಟ್ಟಿರುತ್ತಾರೆ ಎರಡು ಬದಿಯಲ್ಲಿ ಎರಡು ಕಂಬಾಣಟ್ಟಿರುತ್ತಾರೆ ಹಾಗೂ ಇಲ್ಲಿ ಹಲವಾರು ಮರಗಳನ್ನು ಕಾಣಬಹುದು ಹಾಗೂ --}

ಇದು ಕ್ರಿಕೆಟ್ ಪಂದ್ಯಗಳು ಹಾಗಿದ್ದು ಕ್ರಿಕೆಟ್ ಹಾಡಲು ಹಲವಾರು ಕ್ರೀಡಾ ಪಟಗಳು ಕಾಯುತಿದ್ದಾರೆ ದೂರದಲ್ಲಿ ಒಂದು ಶಾಮಿಯನವನ್ನು ಕಾಣಬಹುದು ಹಾಗು ದೂರದಲ್ಲಿ ಒಂದು ಏರಡು ಮೂರು ಮರಗಳನ್ನು ಕಾಣಬಹುದು ಹಲವಾರು ವ್ಯಕ್ತಿಗಳು ಇಲ್ಲಿ ಭಾಗವಹಿಸುತ್ತಾರೆ ಹಾಗು ಅವರು--

ಇದೊಂದು ದೇವಸ್ಥಾನವಾಗಿದ್ದು ಸಿದ್ದೇಶ್ವರ ದೇವಸ್ಥಾನವಾಗಿರುತ್ತದೆ ಹಾಗು ಸುಂದರವಾಗಿ ಅದನ್ನು ಅಲಂಕರಿಸುತ್ತಾರೆ ದೇವಸ್ಥಾನ ತುಂಬಾ ದೊಡ್ಡದಾಗಿದ್ದು ಹಲವಾರು ದ್ವಜಗಳನ್ನು ಹಾಕಿರುತ್ತಾರೆ ಹಾಗು ಇಲ್ಲಿ ಒಂದು ದೊಡ್ಡದಾದ ಮರವನ್ನು ಸಹ ಕಾಣಬಹುದಾಗಿದೆ.

ಬಿಲ್ಡಿಂಗ್ಅನ್ನು ಸಹ ಕಾಣಬಹುದಾಗಿದೆ ಇಲ್ಲಿ ಒಬ್ಬ ವ್ಯಕ್ತಿಯು ಬಿಲ್ಡಿಂಗ್ ಮೇಲೆ ನಿಂತಿರುತ್ತಾನೆ ಹಾಗು ಒಂದು ಬಟ್ಟೆಯನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಪಕ್ಕದಲ್ಲಿ ಒಂದು ಮರಗಳನ್ನು ಸಹ ಕಾಣಬೋದು ಅಲ್ಲೇ ಪಕ್ಕದಲ್ಲಿ ಒಂದು ಕಾರನ್ನು ಸಹ ನಿಲ್ಲಿಸುತ್ತಾರೆ ಇಲ್ಲಿ ಕೇಸರಿ ಮತ್ತು ಬಿಳಿ ಹಸಿರು ಬಣ್ಣದ ಕಂಬಿಗಳನ್ನು ನೆಟ್ಟಿರುತ್ತಾರೆ.

ಸಿಂಹನಾದ ರೀತಿಯ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾರೆ ಹಾಗು ಬದಿಯಲ್ಲಿ ಒಂದ

ಇದೊಂದು ಚೈನೀಸ್ ಫಾಸ್ಟ್ ಫುಡ್ ಇರುತ್ತೆ ಹಾಗು ಇದು ಬಿಸ್ಮಿಲ್ಲಾ ಎಂಬ ನವರ ಅಂಗಡಿ ಆಗಿರುತ್ತದೆ. ಇಲ್ಲಿ ಗೋಬಿ ಮಂಚೂರಿ ಗೋಬಿ ಫ್ರೈಡ್ ರೈಸ್ ಗೋಬಿ ಸಿಕ್ಸ್ಟಿಫೈವ್ ಗೋಬಿ ನೂಡಲ್ಸ್ --

ಇದು ಒಂದು ಟ್ರೆಂಡ್ಸ್‌ ಮಾರುಕಟ್ಟೆ ಆಗಿತ್ತು ಟ್ರೆಂಡ್ಸ್‌ ಮಾರುಕಟ್ಟೆಯಲ್ಲಿ ಹಲವಾರು ಗ್ರಾಹಕರು ಇರುತ್ತಾರೆ ಹಾಗೂ ಇಲ್ಲಿ ಯಾವುದೋ ರಾಜ್ಯದ---

ಸುಂದರವಾಗಿ ಕಾಣಿಸುತ್ತದೆ . ಇಲ್ಲಿ ಒಬ್ಬ ವ್ಯಕ್ತಿ ಹೋಗುತ್ತಿರುತ್ತಾನೆ ಇಲ್ಲಿ ಹಲವಾರು ಕಾರುಗಳನ್ನು ನಿಲ್ಲಿಸಲಾಗಿದೆ ಕಾರಿನ ಹಿಂಭಾಗದಲ್ಲಿ ಎರಡು ಮರಗಳನ್ನು ಸಹ ಕಾಣಬಹುದು.